ಇದು ಒಂದು ಲೈಟ್ ಕಂಬವನ್ನು ಕಾಣಬಹುದು.

ಹಾಗೆ ಒಂದು ಗಿಡವನ್ನು ಸಹ ಕಾಣಬಹುದು.

ಗಿಡಗಳನ್ನು ಕಾಣಬಹುದು ಹಾಗೆ ಅಲ್ಲಿ ಕಟ್ಟು ಕಟ್ಟುತ್ತಿರುವ ಕಟ್ಟಡವನ್ನು ಕಾಣಬಹುದು.

ಇದು ಒಂದು ಬಸ್ಸ್ಟಾಪ್ ಇದರಲ್ಲಿ ಬಸ್ ಗಳನ್ನು ಕಾಣಬಹುದು.

ಹಾಗೆ ಕಾರ್ ಅನ್ನು ಸಹ ಕಾಣಬಹುದು.

ಹಾಗೆ ಮರ ಗಿಡಗಳನ್ನು ಸಹ ಕಾಣಬಹುದು.

ಹಾಗೆ ಮಕ್ಕಳಿಗಾಗಿ ತಂದಿರುವ ಬ್ಯಾಗ್ ಕವರ್ ಗಳ ಕಾಣಬಹುದು.

ಹಾಗೆ ವ್ಯಕ್ತಿಯ ಕೈಯಲ್ಲಿ ಪೆನ್ನನ್ನು ಸಹ ಕಾಣಬಹುದು.

ಆ ವ್ಯಕ್ತಿಯನ್ನು ಸಹ ಕಾಣಬಹುದು ಮತ್ತು ಪಕ್ಕದಲ್ಲಿ ಲೈಟ್ ಕಂಬವನ್ನು ಕಾಣಬಹುದು.

ಮತ್ತು ಚೆರಿ ನ ಮೇಲೆ ಎರಡು ಬ್ಯಾಗು ಗಳಿದಾವೆ ಅವನ್ನು ಸಹ ಕಾಣಬಹುದು.

ಒಂದು ಲಕ್ಷ್ಮಿಯ ಒಂದು ಪೋಸ್ಟರ್ ಇದೆ ಅದನ್ನು ಸಹ ಕಾಣಬಹುದು.

ಗೆ ಕೆಂಪು ಕಲರಿಂದ ತುಂಬಿರುವ ಅ ಗೇಟನ್ನು ಕಾಣಬಹುದು.